ಇದು ಸರ್ಕಸ್ ಥೀಮ್ ನ ಡೆಕೋರೇಷನ್ ಆಗಿರಬಹುದು.

ಹಾಗೂ ಬಣ್ಣ ಬಣ್ಣದ ಬಲೂನ್ಸ್‌ಗಳನ್ನು ಹಾಕಿದ್ದಾರೆ.

ಜರ್ಸಿ ಹಾಕ್ಕೊಂಡಿದ್ದಾರೆ ಬ್ಲೂ ರೆಡ್ ಬ್ಲಾಕ್ ಎಕ್ಸೆಟ್ರಾ .

ಮತ್ತು ಬಿಲ್ಡಿಂಗ್ ಬಿಳಿ ಬಣ್ಣದಿಂದ ಪೈಂಟ್ ಮಾಡಲಾಗಿದೆ.

ಬಲ್ಲೂನ್ಸ್ ಗಳಿಂದ ಅಲಂಕಾರ ಮಾಡಲಾಗಿದೆ ಹ್ಯಾಪಿ ಬಾರ್ಡೇ ಎಂದು ತೋರಣ ಹಾಕಲಾಗಿದೆ.

ಇಲ್ಲಿ ಒಂದು ಈಗಲೇ ಹುಟ್ಟಿರುವ ಮೇಕೆ ಮರಿದೆ.

ಇದು ಒಂದು ಫಿಶ್ ಮಾರ್ಕೆಟ್ ಅಥವಾ ಮೀನಿನ ಮಾರುಕಟ್ಟೆ ಯನ್ನಬಹುದು.

ಇದು ಒಂದು ಫೈಯರ್ ಎಕ್ಸಟಿಂಗ್ವಿಷರ್ ಅಂಗಡಿ ಆಗಿರಬಹುದು ಇಲ್ಲಿ ಹಲವಾರು ಫೈಯರ್ ಎಕ್ಸಟಿಂಗ್ವಿಷರ್ ಗಳನ್ನು ಸಾಲಾಗಿ ಇಟ್ಟಿದ್ದಾರೆ.

ಒಟ್ನಲ್ಲಿ ಇಲ್ಲಿ ನಾಲ್ಕು ಬೈಕ್ ಅನ್ನು ನೋಡಬಹುದು ಗೇಟಿನ ಮುಂಭಾಗದಲ್ಲಿ ಹಲವಾರು ಅಂಗಡಿಗಳಿವೆ.

ಹಾಗೂ ಒಂದು ನೀಲಿ ಬಣ್ಣದ ಬೈಕ್ ಅನ್ನು ನೋಡಬಹುದು ಹಾಗೂ ಒಬ್ಬ ಹುಡುಗ ಏನೋ ಕೆಲಸ ಮಾಡುವಂಗಿದೆ.

ಇದು ಒಂದು ದೊಡ್ಡ ಕಟ್ಟಡ ಆ ಕಟ್ಟಡದ ಬಣ್ಣ ಬೂದಿ ಬಣ್ಣ ಆಗಿದೆ.

ಕೆಲವೊಂದು ಮರಗಳನ್ನು ಸರಿಯಾಗಿ ಕತ್ತರಿಸಿ ಅದಕ್ಕೆ ಆಕಾರ ಕೊಡಲಾಗಿದೆ.

ಅದು ಗುಂಡಾದ ಆಕಾರ ಹಾಗೂ ಇಲ್ಲಿ ನೀರನ್ನು ನೋಡುವುದು.

ಹಲವಾರು ಮರ ಗಿಡಗಳಿವೆ ಕೆಳಗೆ ಹಸಿರು ಹುಲ್ಲು ಕಾಣಿಸುತ್ತಿದೆ.

ಬಗೆ ಬಗೆಯ ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ ನೀಲಿ ಹಸಿರು ಬಣ್ಣದ್ದು.

ಈ ಚಿತ್ರದಲ್ಲಿ ಹೋಂಸ್ಟೇ ಅಥವಾ ವಸತಿ ಕೊಟ್ಟಡಿಯನ್ನು ನೋಡಬಹುದು.

ಇದು ಒಂದು ಬ್ಯಾಂಕ್ ಪೂಜೆಯ ದೃಶ್ಯ ಆಗಿರಬಹುದು.

ಇದು ಒಂದು ಬೇಕರಿ ಹಿಂದೆ ಬಗೆ ಬಗೆಯ ಸಿಹಿ ಖಾರ ಹಾಗು ಹಲವಾರು ತಿಂಡಿಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಹಾರ್ಡ್ವೇರ್ ಅಂಗಡಿ ಇದರ ಹೆಸರು ಪವರ್ ಹಾರ್ಡ್ವೇರ್ ಅಂತ.

ಹಾಗು ತುಂಬ ಪಕ್ಷಿಗಳು ಕೂತಿವೆ ಅವು ಬಿಳಿ ಬಣ್ಣದಲ್ಲಿದೆ.

ಇದು ಒಂದು ಕಟ್ಟಡ ಇದರ ಬಣ್ಣ ಹಳದಿ ಅಥವ ಬಿಳಿ ಆಗಿರ್ಬೋದು.

ಹಾಗು ವಿಭಿನ್ನ ವಿಭಾಗಗಳನ್ನು ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ನೋಡಬಹುದು--

ಹಾಗು ಆ ಟೇಬಲ್ ಗಳ ಮೇಲೆ ಕೆಂಪು ಬಣ್ಣದ ಟೇಬಲ್ ಕವರ್ ಅನ್ನು ಹಾಕಿದ್ದಾರೆ.

ಅದರ ಹೆಸರು ರಾಯಲ್ ಪೆಟ್ ವರ್ಲ್ಡ್ ಇಲ್ಲಿ ಈ ಕಟ್ಟಡ ನೀಲಿ ಬಣ್ಣದಲ್ಲಿದೆ.

ಇದು ಒಂದು ಬ್ರಿಡ್ಜ್ ನ ದೃಶ್ಯ ಇಲ್ಲಿ ಹಲವಾರು ಜನರು ಓಡಾಡುತ್ತಿದ್ದಾರೆ ಕೆಲವರು ನಡ್ಕೊಂಡ್ ಹೋಗ್ತಿದ್ದಾರೆ.

ಇನ್ ಕೆಲವೊಬ್ಬರು ಬೈಕ್ ಇಂದ ಹೋಗುತ್ತಿದ್ದಾರೆ ಇಲ್ಲಿ ಒಂದು ಕರಿ ಬೈಕ್ ಕೂಡ ನೋಡಬಹುದು.

ಇಲ್ಲಿ ಒಂದು ಸ್ಪ್ರಿಂಕ್ಲರ್ ಇದೆ ಅಲ್ಲಿ ನೀರ್ ಸ್ಪ್ರಿಂಕಲ್ ಆಗ್ತಾ ಇದೆ.

ಇಲ್ಲಿ ಹಲವಾರು ಗೌಂಡಿಗಳನ್ನು ಕೆಲಸ ಮಾಡುವುದನ್ನು ನೋಡಬಹುದು.

ಹಾಗೂ ಈ ಕಟ್ಟಡ ಬಿಳಿ ಬಣ್ಣದಲ್ಲಿದೆ.

ಅದರ ಫ್ಲೋರ್ ಅಥವಾ ನೆಲ ಬ್ರೌನ್ ಬಣ್ಣದಲ್ಲಿದೆ.